ಇಲ್ಲಿ ನೆರೆವೇರಿಸಲಾಗುತ್ತಿದೆ ಅದರಲ್ಲಿ ಪ್ರಮುಖವಾದ ಗೊಂಬೆಗಳನ್ನು ಇಲ್ಲಿ ಇರಿಸಲಾಗಿದ್ದು ಜನರು ಗೊಂಬೆಯನ್ನು ಸಂಗ್ರಹಿಸುವಂತಹ ಒಂದು ಹವ್ಯಾಸವನ್ನು ಶಿವಮೊಗ್ಗದ ಜನತೆಯು ಮುಂದುವರಿಸಿಕೊಂಡು--

ಶಿವಮೊಗ್ಗದಲ್ಲಿ ಪ್ರಮುಖವಾದಂತಹ ರಸ್ತೆಗಳು ಶಿವಮೊಗ್ಗದಲ್ಲಿ ರಸ್ತೆ ಶಿವಮೊಗ್ಗದ ಪ್ರಮುಖ ಆಸ್ತಿ ಎಂದು ಮನಗಂಡಂತೆ ಶಿವಮೊಗ್ಗದಲ್ಲಿ ಎಲ್ಲ ತಾಲೂಕುಗಳಿಗೆ ಸಂಚರಿಸಲು ಉತ್ತಮವಾದಂತಹ--

ನೆರವೇರಿಸುತ್ತಿದ್ದು ಜನರಿಗೆ ಉತ್ತಮವಾದ ಸೇವೆಸ್ ಸೌಲಭ್ಯವನ್ನು ಒದಗಿಸುವಲ್ಲಿ ಕೆನರಾ ಬ್ಯಾಂಕ್ ಮೊದಲ ಸ್ಥಾನದಲ್ಲಿದೆ ಎಂದು ಶಿವಮೊಗ್ಗದಲ್ಲಿ ವ್ಯಕ್ತ ಪಡಿಸಲಾಗಿದೆ.

ಶಿವಮೊಗ್ಗದಲ್ಲಿ ಸರ್ವ ಧರ್ಮ ಸಮನ್ವತೆಗೆ ಪ್ರಮುಖ ಪ್ರಾಶಸ್ತ್ಯ ನೀಡಲಾಗಿದ್ದು ಅದರಲ್ಲಿ ಸೆಂಟ್ ಫಿಲೋಮಿನಾ ಚರ್ಚ್ ಮೊಗದ ಅರ್ಧ ಭಾಗದಲ್ಲಿರುವ ಚರ್ಚ್ ಕೂಡ ಇದಾಗಿದ್ದು ಜನರಿಗೆ ಉತ್ತಮವಾದ--

ಆಗುಂಬೆ ಆಗುಂಬೆ ಕೂಡ ಉತ್ತಮವಾದ ಪ್ರೇಕ್ಷಣಿಕ ಸ್ಥಳವಾಗಿದ್ದು ಇಲ್ಲಿ ದಿನ ನಿತ್ಯ ಸಾವಿರಾರು ಪ್ರೇಕ್ಷಕರು ಬಂದು --

ಶಿವಮೊಗ್ಗದ ಒಂದು ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆ ಇದಾಗಿದ್ದು ಶಿವಮೊಗ್ಗದಲ್ಲಿ ಸಮಗ್ರವಾಗಿ ಹಿಂದಿನ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳಿಗೆ ಸಮಗ್ರವಾಗಿ ಭೋದನೆ ಮಾಡುವಲ್ಲಿ ಯಶಸ್ವಿಯಾಗಿದೆ.

ಪ್ರಮುಖವಾದ ಹೆಸರುವಾಸಿ ಕಾರ್ ಷೋರೂಮ್ ಕಾರ್ ನ ಸೆಕೆಂಡ್ ಹ್ಯಾಂಡ್ ಕಾರ್ ನ ರೆಡಿ ಮಾಡುವ ಅಂಗಡಿ ಇದಾಗಿದ್ದು.

ತಿಂಡಿ ತಿನಿಸುಗಳ ಅಂಗಳ ಶಿವಮೊಗ್ಗ ಶಿವಮೊಗ್ಗದಲ್ಲಿ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಮಾರುವಲ್ಲಿ ಬೇಕರಿ ಗಳ ಪಾತ್ರ ಮಹತ್ವದ್ದಾಗಿದೆ ಶಿವಮೊಗ್ಗದ ಹಬ್ಬ ಹರಿದಿನಗಳಲ್ಲಿ ಈ ಬೇ--